ಗ್ರಾನೈಟ್ ನೆಲಕ್ಕೆ ಗ್ರಾನೈಟ್ ಎಲ್ಲಾ ಹಾಕಿದ್ದಾರೆ ಒಂದು ಆಫೀಸ್ ವಾತಾವರಣ ಕಾಣ್ತಾ ಇದೆ.

ಯಾವ್ದೋ ಒಂದು ಫಂಕ್ಷನ್ ಹಾಲ್ನಲ್ಲಿದೆ ಮಲಗೋ ಚೇರ್ಗಳನ್ನು ಸಾಲಾಗಿ ಇಟ್ಟಿದ್ದಾರೆ ಒಂದು ಚೇರ್ನಲ್ಲಿ ಮೂರೂ ಜನ ಕುತ್ಕೋಬಹುದು. ಹಾಗೆಯೇ ಯಥೇಚ್ಛವಾದ ಫ್ಯಾನ್ಗಳಿವೆ ಲೈಟ್ಗಳು ಇದೆ ಕಿಟಕಿಗಳಿದೆ ಬಾಕಲು ದೊಡ್ಡದಾಗಿದೆ.

ಇಲ್ಲಿ ಶ್ರೀ ರಾಜೇಶ್ವರಿ ಬುಕ್ ಲಿಮಿಟೆಡ್ ಅಂತ ಕೊಟ್ಟಿದಾರೆ ಇಲ್ಲಿ ಬುಕ್ ತಗೋಳ್ಳೋಕೆ ಅನ್ಸುತ್ತೆ ಶ್ರೀ ರಾಜ ಬುಕ್ಸ್ ಅಂತ ಇದೆ.

ಹಾಗೆಯೇ ಕಂಬಗಳು ಕಾಣ್ತಾ ಇವೆ ಮರ ಗಿಡಗಳು ಹಚ್ಚ ಹಸಿರಾಗಿ ಕಾಣ್ತಾ--

ಫ್ಯಾನ್ ರೆಕ್ಕೆಗಳನ್ನು ತಯಾರಿಸತಕ್ಕಂತಹ ಒಂದು ಕಂಪನಿ ಆಗಿದ್ದು ಇದೇನಪ್ಪಾ ಅಂತ ಅಂದ್ರೆ ಸಾಲು ಸಾಲಾಗಿ ಇದನ್ನ ರೆಡಿ ಮಾಡಿ ಇಟ್ಟಿದ್ದಾರೆ ಈ ದೊಡ್ಡ ಜಾಗದಲ್ಲಿ ಫ್ಯಾನ್ ರೆಕ್ಕೆಗಳು ಫ್ಯಾನ್ ಗಾಳಿಯನ್ನ ಗಾಳಿಯನ್ನ ಬರತಕ್ಕಂತೆ ಅನುಕೂಲ ಮಾಡ್ತದೆ.

ಬೇಕು ಅಂತ ಕೇಳಿದಾಗ ಒಂದೊಂದಾಗಿ ಒಂದೊಂದಾಗಿ ತೆಗೆದುಕೊಡುತ್ತಾರೆ ಎಷ್ಟು ಬೇಕಾದರೂ ಕೊಡುತ್ತಾರೆ ಅದೇ ಮಾಲೀಕನ ಕೆಲಸವಾಗಿರುತ್ತದೆ.

ಎಷ್ಟೋ ಮಕ್ಕಳು ಡ್ಯಾನ್ಸ್ ಆಡ್ತಾವರೆ ಇದು ಪೇಸ್ ಕ್ರಿಯೇಟರ್ಸ್ ಡಾನ್ಸ್ಅಕಾಡೆಮಿಎಲ್ಲ ಸಣ್ಣ ಪುಟ್ಟ ಮಕ್ಕಳು ಡ್ಯಾನ್ಸ್ ಆಡ್ತಾರೆ.

ಹಡಗಿನ ಮೇಲೆ ಒಬ್ಬ ನಿಂತುಕೊಂಡು ಹಾಗೆ ಅವನ ಕಾಲ ಅಡಿಯಲ್ಲಿ ಮರದ ತುಂಡೊಂದು ಬಿದ್ದಿದೆ ಮುಂಬದಿಯಲ್ಲಿ ಸ್ವಲ್ಪ ನೀರು ಕಾಣ್ತಾ ಇದೆ. --]

ಇದು ಯಾವುದೋ ಒಂದು ನದಿ ತರ ಕಾಣ್ತಾ ಇದೆ ನೀರಿನಲ್ಲಿ ಸ್ನಾನ ಮಾಡಿ ಹೂ ಕಡ್ಡಿಯನ್ನು ಬೆಳಗುವ ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರೆ.